ಈ ಚಿತ್ರದಲ್ಲಿ ಕಾಣಿಸುತ್ತಿರುವುದೇನೆಂದರೆ ಇದು ಒಂದು ರೀತಿಯ ಹೋಟೆಲ್ . ಇದು ಚಾಮರಾಜನಗರದ ಹೋಟೆಲ್ ಆಗಿದೆ ಇಲ್ಲಿ ಯಾವುದೇ ಜನರು ಕಾಣಿಸುತ್ತಿಲ್ಲ. ಚೇರು ಮತ್ತು ಟೇಬಲ್ ಗಳನ್ನು ಹಾಕಲಾಗಿದೆ ನೋಡಲು ಅದ್ಭುತವಾಗಿದೆ.

ಇಂಜಿನಿಯರ್ ನಂತೆ ಕಾಣಿಸುತ್ತಿದ್ದಾರೆ ಇದು ಒಂದು ಚಾಮರಾಜನಗರದಲ್ಲಿ ಕಂಡುಬರುವ ಒಂದು ಚಿತ್ರಣವಾಗಿದೆ ಮತ್ತು ಕಟ್ಟಡವನ್ನು ಕಟ್ಟುತ್ತಿದ್ದಾರೆ ಮತ್ತು ಇಲ್ಲಿ ಸರಳುಗಳ ಮೇಲೆ ನಿಂತುಕೊಂಡು ಫೋಟೋವನ್ನು ತೆಗೆದುಕೊಳ್ಳುತ್ತಿದ್ದಾನೆ.

ಈ ಚಿತ್ರದಲ್ಲಿ ಕಾಣಿಸುತ್ತಿರುವುದು ಇದು ಒಂದು ಚರ್ಚ್ ಆಗಿದ್ದು ಮತ್ತು ಇಲ್ಲಿ ಹಲವಾರು ಚಿಕ್ಕ ಚಿಕ್ಕ ಮಕ್ಕಳು ನಿಂತಿದ್ದಾರೆ ಮತ್ತು ಇಲ್ಲಿ ಹಲವಾರು ಜನರು ನಿಂತಿಕೊಂಡಿದ್ದಾರೆ ಮತ್ತೆ ಇಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಉಡುಗೆಗಳು ನೋಡಲು ತುಂಬಾ ಅದ್ಭುತವಾಗಿದೆ

ಈ ಚಿತ್ರದಲ್ಲಿ ನಮಗೆ ಕಾಣಿಸುತ್ತ ಇರುವುದೇನೆಂದರೆ ಇದು ಒಂದು ರೀತಿಯ ದೇವಾಲಯ ಅಥವಾ ಫುನ್ಕ್ಷನ್ ರೀತಿ ಕಾಣಿಸುತಿದ್ದಷ್ಟೇ ಇಲ್ಲಿ ಹಲವಾರು ಜನ ನಿಂತುಕೊಂಡಿದ್ದಾರೆ ಇನ್ನು ಹಲವಾರು ಜನರು ಕುಳಿತುಕೊಂಡಿದ್ದಾರೆ.